ಆ ಕಡೆ ಜನಗಳು ಕೂಡ ಕಾಣ್ತಾ ಇದ್ದಾರೆ ಬೇರೆ ಬೇರೆ ವಿಭಾಗಗಳಿಂದ ಅನ್ನಸ್ತಾಯಿದೆ ಹಾಗೆ ಈ ಕಡೆ ಬಂದು ಬೇಕ್ರಿ ಉಂಟು ಕೇಕ್ಕಳೆಲ್ಲ ಕಾಣ್ತಾ ಉಂಟು. ಅದ್ರಲ್ಲಿ--

ಇದೊಂದು ಹಳೆಯ ಕಾಲದ ಗುಡಿಸಲು ಇಲ್ಲಿ ದೇವರು ಕೂಡ ಬುದ್ಧನಾಗಿ ಕಾಣ್ತಾ ವುಂಟು.

ಹಾಗೆ ಹಸಿರು ನಿಂದ ಮರ ಕಾಣ್ತಾ ವುಂಟು ಹಾಗೆ ನೆಲದಲ್ಲಿ ಕೂಡ ಹಾಗೆ ನೆಲದಲ್ಲಿ ಗಾರ್ಡನ್ ಗಳೆಲ್ಲ ಕಾಣ್ತಾ ವುಂಟು ಬೇಲಿಯಲ್ಲ ಹಾಕಿದ್ದಾರೆ ಸೈಡ್ ಅಲ್ಲಿ ಫುಲ್ಲು ರೀತಿಯಲ್ಲೆ ಕಾಣ್ತಾ ಇದೆ .